ಮತ್ತೆ ವಿವಿಧ ರೀತಿಯ ಅಂಗಡಿ ಸಹ ಇಲ್ಲಿ ನಾವು ಕಾಣಬಹುದು .

ಈ ಚಿತ್ರದಲ್ಲಿ ನಾವು ಒಂದು ಮೇನ್ ರೋಡ್ ನ್ನು ಕಾಣಬಹುದು.

ಆ ಒಂದು ಮೌಲ್ಡಿಂಗ್ ನ ಇಲ್ಲಿ ಹಾಕಲಾಗುತ್ತಿದೆ.

ಹಾ ಇಲ್ಲಿ ಕೂಡಿದೆ ಮತ್ತೆ ಇಲ್ಲಿ ಒಂದು ಗೊರಿಲ್ಲಾ ಅನ್ನೋ ಒಂದು ಪ್ರಾಣಿ ಚಿಂಪಾಂಜಿ ಅನ್ನೋ ಒಂದು ಪ್ರಾಣಿನ ಕಾಣಬಹುದು.

ಆಟ ಆಡುವಂತ ಒಂದು ಪಾರ್ಕ್ ಇದು ಉದ್ಯಾನವನ ಅಂತಾನೇ ಹೇಳಬಹುದು ಇಲ್ಲಿ ಪುಟಾಣಿ ಮಕ್ಕಳು ಒಂದು ಜಾರಬಂಡಿಯನ್ನು ಆಡುತ್ತಿದ್ದಾರೆ.

ಇದು ತುಂಬಾ ಒಂದು ಹೊಗಳೋ ರೀತಿಯಲ್ಲಿ ಮಾಡಿರೋ ಅಂತ ಒಂದು ಗೇಟ್ .

ಈ ಚಿತ್ರದಲ್ಲಿ ಸುಂದರವಾದ ಉದ್ಯಾನವನವನ್ನು ಕಾಣಬಹುದು.

ಮತ್ತೆ ದೊಡ್ಡ ದೊಡ್ಡ ಮರಗಳು ಸ ನಾವು ಇಲ್ಲಿ ಕಾಣಬಹುದು ಮತ್ತೆ ಸೈಡ್ ಳ್ಳಿ ರೋಡ್ ಸಹ ಇದೆ.

ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಮ್ಯಾಟ್ ಸಹ ಹಾಕಲಾಗಿದೆ ಗಿಡ ಮರಗಳು ಸಹ ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನೋಡಬಹುದು ನಾವು ಒಂದು ಸಾವಿರಕ್ಕೂ ಹೆಚ್ಚು ಕಲ್ಲಂಗಡಿ ಹಣ್ಣು --